ಇಲ್ಲಿ ಹಲವಾರು ವಿಧವಾದಂತಹ ಬೊಂಬಿನಿಂದ ಬಿದಿರು ಕಡ್ಡಿನಿಂದ ಮಾಡಿರತಕ್ಕಂತ ಬುಟ್ಟಿಗಳಾಗಿವೆ.

ಮತ್ತು ಡಸ್ಟ್ ಬಿನ್ ಗಳನ್ನು ಇಟ್ಟಿದ್ದಾರೆ. ಇವು ಬಹಳ ಸುಂದರವಾಗಿ ಕಾಣುತ್ತವೆ ಮತ್ತು ಮಕ್ಕಳು ಬಂದು ಬಹಳ ಚೆನ್ನಾಗಿ ಆಟವನ್ನು ಆಡುತ್ತಾರೆ.

ಇದು ಒಂದು ಬಹಳ ವಿಶೇಷವಾದಂತಹ ಬೆಟ್ಟ ಈ ಬೆಟ್ಟದ ಮಧ್ಯದಲ್ಲಿ ಒಂದು ಸಮುದ್ರವಿದೆ.

ಮತ್ತು ಆಕಾಶವು ನೀಲಿಯ ಬಣ್ಣದಿಂದ ಕೂಡಿದೆ ಇವೆರಡು ನೋಡಲು ಬಹಳ ಸುಂದರವಾಗಿ ಕಾಣುತ್ತದೆ.

ಮತ್ತು ಈ ಒಂದು ಅಂಗಡಿಯ ಮುಂಭಾಗದಲ್ಲಿ ಒಂದು ಚಿಲ್ಲರೆ ತಳ್ಳುವ ಗಾಡಿ ಅಂಗಡಿ ಇದೆ .

ಮತ್ತು ಈ ನೀರಿನ ದೃಶ್ಯ ಬಹಳ ಸುಂದರವಾಗಿ ಕಾಣುತ್ತದೆ.

ಇದು ಒಂದು ಜನಪದ ನೃತ್ಯವನ್ನು ಹೇಳಿ ಕೊಡುತ್ತಿರುವಂತಹ ವೇದಿಕೆಯಾಗಿದೆ.

ಇದು ಒಂದು ಕಂಪ್ಯೂಟರ್ ಅಂಗಡಿ ಈ ಕಂಪ್ಯೂಟರ್ ಅಂಗಡಿಯಲ್ಲಿ ಬಹಳಷ್ಟು ಜನ ಕಂಪ್ಯೂಟರ್ ಗಳನ್ನು ಕಲಿಯುತ್ತಿದ್ದಾರೆ .

ಇಲ್ಲಿ ಕೆಳಗಡೆ ಸೆಲ್ಲರ್ ನಲ್ಲಿ ನಿಲ್ಲಿಸಲಾಗಿದೆ. ಇಲ್ಲಿ ಹಲವಾರು ಕಾರ್ ಗಳನ್ನು ನಿಲ್ಲಿಸಲಾಗಿದೆ. ಇಲ್ಲಿ ಎಲ್ಲ --

ಇಲ್ಲಿ ಹಲವಾರು ಬೈಕ್ ಗಳನ್ನು ನೋಡಬಹುದು ಇಲ್ಲಿ ದ್ವಿಚಕ್ರ ವಾಹನಗಳನ್ನು ಮಾರುತ್ತಾರೆ.

ಮತ್ತು ಇಲ್ಲಿ ದೊಡ್ಡ ಎರಡು ಮೀನುಗಳನ್ನು ನೋಡಬಹುದು.

ಇದು ಒಂದು ದೇವಾಲಯ ಈ ದೇವಾಲಯದಲ್ಲಿ ಎರಡು ದೇವರುಗಳಿವೆ.